ಇಲ್ಲೂ ಸಹ ಒಬ್ಬ ಹುಡುಗ ನಿಂತುಕೊಂಡು ವರ್ಕೌಟ್ ಮಾಡ್ತಾ ಇದ್ದಾನೆ ಅವನು ಬ್ಲೂ ಕಲರ್ ಶರ್ಟು ಮತ್ತೆ ಗ್ರೀನ್ ಕಲರ್ ಪ್ಯಾಂಟ್ ಹಾಕಿದ್ದಾನೆ.

ಅಲ್ಲಿ ಒಬ್ಬ ಜೆಂಟ್ಸ್ ಇದರೆ ಅವರು ಒಂದು ಸ್ಕೈಬ್ಲ್ಯೂ ಕಲರ್ ಕುರ್ತಿ ಹಾಕಿದರೆ ಹಿಂದುಗಡೆ ಕೂಡ ಸ್ಟೇಜ್ನ ತುಂಬಾ ಚನ್ನಾಗಿ ಡೆಕೊರೇಷನ್ ಮಾಡಿದರೆ.

ಅಲ್ಲಿರುವ ಒಂದು ಬೋರ್ಡ ಮೇಲೆ ಒಂದು ಪೇಪರ್ ಅನ್ನು ಕೂಡ ಅಂಟಿಸಿದಾರೆ ವಿಂಡೋ ಹಾಗೆ ಒಂದು ಡೋರ್ ಕೂಡ ಕಾಣ್ಸುತ್ತೆ ಮಕ್ಕ್ಳುಗಳೆಲ್ಲ ಕೂತಿದಾರೆ .

ಇಲ್ಲಿ ಒಂದು ವಸ್ತುವಿಗೆ ಫೈರ್ ಕ್ಯಾಂಪ್ ಅನ್ನು ಹಾಕಿದ್ದಾರೆ ಅಲ್ಲಿ ಒಬ್ಬ ವ್ಯಕ್ತ್ತಿಕೈಯಲ್ಲಿ ಕಬ್ಬಿಣದ ಸರಳನ್ನುಇಟ್ಟುಕೊಂಡು ಬೆಂಕಿಗೆ ಇಡ್ತಿದಾನೆ ಅವನ ಕೈಯಲಿ ಗ್ಲೋವ್ಸ್ ಹಾಕೊಂಡಿದ್ದಾನೆ.

ಇಲ್ಲಿ ಒಂದು ಹೂವಿನ ಅಂಗಡಿಯನ್ನು ನೋಡಬಹುದು. ಅದು ಶನೀಶ್ವರ ಒಂದು ಫ್ಲವರ್ ಸ್ಟಾಲ್ ಅಂತ ಅಂಗಡಿಯಲ್ಲಿ ಬೋರ್ಡ್ನ್ ಹಾಕಿದಾರೆ ಅಲ್ಲಿ ಒಬ್ಬ ವ್ಯಕ್ತಿ ಕೂಡ ನಿಂತುಕೊಂಡಿದ್ದಾರೆ.

ಅಲ್ಲಿ ಒಂದು ಮೈಕ್ ಸೆಟ್ ಇದೆ ಈದ್ ಒಪ್ಪೋಸಿಟ್ ತುಂಬಾ ಜನರು ಕುರ್ಚಿ ಮೇಲೆ ಕೂತಿದ್ದಾರೆ.